ನಂದು ಅದೆ ಮುಂದಿನ ತಿಂಗಳು ಹದ್ನೈದಕ್ಕೆ ಉಂಟು ಬರ್ಬೇಕು. ಹ. ಆಯ್ತಾಯ್ತು ಬರುವ. ಎಲ್ಲಿ ಅದು? ಅಂದ್ರೆ ಇದೂ ದೇವಸ್ಥಾನದಲ್ಲಿ ಇಟ್ಟದ್ದು ಉಚ್ಚಿಲದಲ್ಲಿ ಬರ್ಬೇಕು. ಹ. ಉಚ್ಚಿಲ ನಮಗೆ ಗೊತ್ತಿಲ್ಲ ರೀ. ಹೌದಾ, ನಾನು ಇದೂ location ನಿಂಗೆ WhatsApp ಮಾಡ್ತೇನೆ ಹ.

ಮತ್ತೆ ಬರುದಾದ್ರೆ ಗಾಡಿಸ ಉಂಟು, ನೀವು ಅಲ್ಲಿ ಹೇಳಿದ್ರೆ ನಾನ್ ಕಳಿಸ್ತೇನೆ ಗಾಡಿ, ಅಂದ್ರೆ ನಮ್ದು ಈಗ ನೆರೆ ಹೊರೆಯವರಿಗೆಲ್ಲ ಮಾಡ್ತಾರಲ್ಲಾ, ಅದು ಗಾಡಿ ಉಂಟು.

ಹ ಹಾಗೆ. ಬನ್ನಿ ಮಾತ್ರ. ನೋಡುವ ಗಾ~ ಆಯಿತು ಗಾಡಿ ಕಳ್ಸಿದ್ರೆ ಬರುವ. ಮತ್ತೆ ಇಲ್ಲದಿದ್ರೆ ಎಲ್ಲಿ ಎಲ್ಲಿಗೆ ಹೋದ್ರೆ ಮತ್ತೆ ಹ. ಹ ಹ ಹೌದು. ಮತ್ತೆ ನಂದು ತಂ~ ನಂಗು ನಂದು ತಂಗಿಗೂ ಕೂಡ ಮದ್ವೆ fix ಆಗಿದೆ. ನೀವು ಕೂಡ ಬರ್ಬೇಕು. ಹ ಬರ್ತೇನೆ ಬರ್ತೇನೆ. ಮತ್ತೆ ಇರ್ಲಿಕ್ಕೆ ಆಗ್ತದಾ? ಹೌದುರಿ ಅದೂ ಅದು ಕೂಡ next month ತೇ ದಿನ fix ಆಗ್ಲಿಲ್ಲ ಅದು.

ಹ್ಮ್. ಅದು ದಿನ ಆದ್ಮೇಲೆ ನಾನು ನಿಮಗೆ call ಮಾಡ್ತೇನೆ ನೀವ್ ಕೂಡ ಬರ್ಬೇಕು ಮತ್ತೆ ಇಲ್ಲಿಗೆ ಬೇರೆ ಅಹ್ ಎಲ್ಲಿಗಾದ್ರೂ ಹೋದ್ರೆ ನೀವು? ಹೌದು ಹ ನಂಗೆ ಹೇಳಿರಿ ಆಮೇಲೆ ನಾನು ಬರ್ತೇನೆ, ದಿನ fix ಆದ್ಮೇಲೆ. ಆಯ್ತು. ಗಂಡ್ ಏನ್ ಮಾಡ್ತಾನೆ? ಅವ್ರು engineer .

ಹ ಹೌದು ಹ್ಮ್ ಹ್ಮ್ ಬರ್ಬೇಕು ಮಾತ್ರ ಹ್ಮ್.

ಮನೆಯಲ್ಲಿ ಎಲ್ಲ ಕರ್ಕೊಂಡು ಬರ್ಬೇಕು. ಆಯ್ತಾಯ್ತು ಬರುವ. ಮನೆಯಲ್ಲೀ ನೋಡುವ ಅವ್ರೂ ಮನೆಯಲ್ಲಿ ಇದ್ದರೆ ಕರ್ಕೊಂಡು ಬರುವ. ಈಗ ಕೆಲಸ ಇರ್ತದಲ್ಲ. ಕೆಲ್ಸಕ್ಕೆಲ್ಲ ಹೋಗ್ತಾರಲ್ಲ ಹ ಹ. ಹೌದು ಹೌದು ಹ್ಮ್ಂ. ಮನೆಯಲ್ಲಿದ್ರೆ ಕರ್ಕೊಂಡು ಬರುವ. ಹ್ಮ್ಂ ಮತ್ತೆ ನಿಮ್ದು engagement ಗೆ ಯಾವ ತರ ring ಎಲ್ಲ ತಗೊಂಡದ್ದು? ನಾನು ನಾವ್ ಹ್ಮ್ಂ ಸಾರಿ ತಕ್ಕೊಳ್ಳುದು ಅದಕ್ಕೆ matching ರಿಂಗ್ ತಕೊಳ್ತಾರೆ. ಮತ್ತೆ ಅವರವದೆಲ್ಲಾ design ಎಲ್ಲಾ ಇರ್ತದಲ್ಲ ಈಗ ಅಹ್ ಈಗೀನ ಮಕ್ಳಿಗೆ ನಾವೆಲ್ಲ select ಮಾಡಿದ್ರೆ ಆಗುದಿಲ್ಲ ಅದು.

ಹ್ಮ್. ಅವ್ರು matching ಯಾವದಾದ್ರು ಹಾಕ್ ಅವರು ಹೇಳ್ತಾರೆ. ಒಂದು ಸಾರಿ ತೆಕೊಂಡ್ರೆ ಯಾವ್ದಾದ್ರು ಒಂದು matching ಹಾಕಿದ್ರೆ ಸಾಕು. ಅದು ಒಳ್ಳೇದು ಕಾಣ್ತದೆ ಅಂತ ಹೇಳ್ತಾರೆ. ಹೌದು. ಮತ್ತೆ ಎಲ್ಲಾ ready ಆಯ್ತಾ ನಿಮ್ದು ಆಭರಣ ಎಲ್ಲಾ ತೇಗ್ದು. ಹ ಅದೇ ಇವಾಗ ಇದೆಲ್ಲ ಆಯ್ತು ಆಭರ್ ಸಾರಿಯೆಲ್ಲ ಆಯ್ತು ಆಭರಣಯೆಲ್ಲಾ ಇನ್ನು ಆಗ್ಬೇಕು ಹೋಗ್ಬೇಕು ಇನ್ನು. ಹೌದಾ ಈಗ ಹೇಗೆ ಹೇಗೆ rate ಉಂಟು?

ಆಭರಣಕ್ಕೆ ಪವನಿಗೆ.

ಗೊತ್ತಿಲ್ಲಾ ನೋಡ್ಬೇಕು ಎಷ್ಟು ಅಂತ ಅ~ ಐದು ಸಾವಿರ ಎಷ್ಟೋ ಗ್ರಾಂಮಿಗೆ ಇತ್ತು ಮತ್ತೆ ಇವಾಗ ಜಾಸ್ತಿ ಆಗಿದಾ ಕಮ್ಮಿ ಆಗಿದಾ ಗೊತ್ತಿಲ್ಲ ಹೌದು ನಲವತ್ತು ಸಾವಿರಾ ಮೀರಿರಬೇಕಾ ಅಂತ. ಹ ಇರ್ಬೋದು. ಅದೇ ಹ್ಮ್. ಅದೇ ಸಾರಿಯೆಲ್ಲಾ ಮಾಡಿದ್ವಿ ಮೊನ್ನೆ ಆದಿತ್ಯವಾರ ರಜೆಯಲ್ಲಿ ಹೋಗಿದ್ವಿ.

ಮತ್ತೆ ಇನ್ನುಳಿದಿದ್ದೆಲ್ಲಾ ಆಯ್ತು. ಮತ್ತೆ ಇನ್ನು. ಈಗ online ಉಂಟಲ್ಲ ತೆಗಿಯುದು ತೆಗೆದುಕೊಳ್ಳುದಾದ್ರೆ ಮನೆಗೆ ಬರ್ತದೆ ಈಗ. book ಮಾಡಿದ್ರೆ ಸಾಕು ಕೂತಲ್ಲಿಂದ್ಲೇ ಆಗ್ತದೆ ಈಗ ಎಲ್ಲ. ಹ್ಮ್ ಹೌದು ಆದ್ರೆ ಅದು ಇವಾಗ function ಗೆಲ್ಲಾ online ನ್ನಲ್ಲಿ ಅಷ್ಟು ತಗೊಳ್ಳುದಿಲ್ಲ ಅಲ್ಲಾ ಹೋಗಿ ನೋಡಿದ್ರೇನೇ ನಮ್ಗೆ ಚೆನ್ನಾಗಿ ಇರೋದು ಸಿಗೋದು. ಹೌದು. ಹೌದೌದು. ಅದು ಕೂಡಾ ಹೌದು. ಹ್ಮ್ normal ಆದ್ರೆ ಆಗ್ತದೆ ಇದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹೋಗಿ ನೋಡಿದ್ರೇನೇ ಒಳ್ಳೇದು. ಹೌದು ನಮಗೆಲ್ಲಾ colour ಎಲ್ಲಾ ಸಿಗ್ಬೇಕು ಬೇಕಾದ colour ಸಿಗ್ಬೇಕು. ಹೌದೌದು. ಹ್ಮ್. ಮತ್ತೆ ಬರ್ಬೇಕು ಆಯ್ತಾ. ಮತ್ತೆ ಇವಾಗ ಒಬ್ಬೊಬ್ಬರಿಗೆ. call ಮಾಡಲಿಕ್ಕುಂಟು ನನಿಗೆ, ಮತ್ತೆ. ಆಯ್ತಾಯ್ತು. ಇನ್ನೊಂದ್ಸಲ ಮಾತಡ್ವ ಹ್ಮ್.

ಮಳೆ ಮಳೆ ಪ್ರತಿ ಸಾರಿ ನಮ್ಗೆ ಹೇಗೆ ಚಳಿಗಾಲ ಮಳೆಗಾಲ ಮತ್ತು ಬೇಸಿಗೆಗಾಲ ಅಂತಿವೋ ಹಾಗೆ ಮಳೆ ಅನ್ನೋ ಅಂಥದ್ದು ಮೂರು ಕಾಲಗಳಲ್ಲಿ ಒಂದು ಮಳೆಗಾಲ ಅಂತಾನೂ ಬರತ್ತೆ ಈ ಮಳೆ ಅನ್ನೋದು ಭೂಮಿಗೆ ಬರೀ ತಂಪಷ್ಟೇ. ಅಲ್ಲ ಮನ್ಸಿಗು ಕೂಡ ಮುದ ಕೊಡತ್ತೆ. ಮಳೆಯಲ್ಲಿ ನಾವ್ ಯಾವಾಗ್ಲು ನೆಂ~ ನೆಂದಾಗ ಹೇಗೆ ಭೂಮಿ ತಂಪಾಗಿ ಆ ಮಳೆ ಬಂದಾಗ ಭೂಮಿ ಕೊಡುವಂತ ಒಂದು ವಾಸನೆ ಇದೆ ಅದು ಎಷ್ಟು ಮ ಮುದದ~ ಮುದವಾಗಿರತ್ತೆ. ಹಾಗಾಗಿ ಮಳೆ ಅನ್ನೋದು ತುಂಬಾ ಖುಷಿ ತರೋ ವಿಷ್ಯ ವಿಷ್ಯ ಬಿಸ್ಲಿನ್ ವಾತಾವರಣದಲ್ಲಿ ಯಾವಾಗ್ಲು ಮಳೆ ತಾಜಾ ತಂಗಾಳಿ ವಾತಾವರಣ ಒಂತರ ಮನ್ಸಿಗೆ ಮುದ ಕೊಡತ್ತೆ. ಮಳೆ ದಿನಗಳಲ್ಲಿ ಯಾವಾಗ್ಲೂನು ಘಾಡ್ವಾದ್. ಮೋಡಗಳು ಬಿಸಿ ಬಿಸಿ ತಿಂಡಿ ತಿನ್ಸ್ಗಳು ಇವೆಲ್ಲಗಳು ಇದ್ರೆ ತುಂಬಾ ಇರ್ ತುಂಬಾನೆ ಒಳ್ಳೇದು ಒಳ್ಳೆ ರೀತಿ ರುಚಿ ಕೊಡತ್ತೆ ಕತ್ಲೆ ಕಳ್ದ್ ಮೇಲೆ ಆ ಮೋಡ ಕಪ್ಪು ಆಗಿ ಮಳೆ. ಸುರ್ಸೋದು ಒಂದು ರೀತಿ ಮನಸ್ಸಿಗೆ ಖುಷಿ ಕೊಡತ್ತೆ. ರೈತ್ರಿಗೆ ಮಳೆ ಬಂದಾಗ ತುಂಬಾ ಹೆಚ್ಚು ಖುಷಿ ಆಗತ್ತೆ ಯಾಕೆಂದ್ರೆ ಭೂಮಿ ನೆನೆದು ಒಳ್ಳೆ ರೀತಿ ಆ ಬೆಳೆಗಳ್ನ ಬೆಳೆದು ಅವ್ರು ಅವ್ರರವರ. ಕೆಲ್ಸ ಕಾರ್ಯಗಳನ್ನ ಮಾಡ್ಕೊಳೋದಿಕ್ಕೆ ಹೆ ತುಂಬಾ ಸಹಾಯ ಆಗತ್ತೆ ಇದ್ರಿಂದ ಬರೀ ಮಳೆ ಅನ್ನೋದು ಆ ದೇಹಕ್ಕಾಗ್ಲಿ ಮನ್ಸಿಗಾಗ್ಲಿ ಅಲ್ಲ ಇಡೀ ಭಾರತಕ್ಕೆ ಹೆಚ್ಚು ಅವಶ್ಯಕತೆ ಇರೋ. ಅಂತದ್ದು ಮಳೆ ಬಂದಾಗ ತಂಪಾಗತ್ತೆ ನಮ್ಗೆ ಕಿರಿ ಕಿರಿ ಅನ್ಸದಿಲ್ಲ ಕೆಲವ್ರಿಗೆ ಮಳೆ ಬಂದಾಗ ಹೊರ್ಗಡೆ ಹೋಗೋದಕ್ಕಾಗ್ಲಿ ಮಾಡೋದಕ್ಕಾಗ್ಲಿ ಹಿಂಸೆ ಆಗತ್ತೆ ಮಳೆ ಬಂದಾಗ ಕೆಲವು ಮಕ್ಳಿಗೆ ಶೀತ ಆಗತ್ತೆ ವಾತಾವರಣ ಬದ್ಲಾದಗ ಹೀಗ್ ಅನ್ಸತ್ತೆ ಆದ್ರೆ ಮಳೆ ಇಂದ ಭೂಮಿ ಫಲವತ್ತಾಗಿ ಬೆಳೆಯುತ್ತೇ. ನಮ್ಗೆ ಪರಿಸರದಲ್ಲಿ ಹೆಚ್ಚು ಹೆಚ್ಚು ಗಿಡಗಳ್ ಬೆಳಿತಾ ಹೋದಂಗುನು ಉಸಿರಾಟಕ್ಕೆ ತುಂಬಾ help ಆಗತ್ತೆ ವಾಯುಮಾಲಿನ್ಯ ಕಮ್ಮಿ ಆಗತ್ತೆ ಹಾಗಾಗಿ ಮಳೆ ಅನ್ನೋದು ನಮ್ಮ ಇಡೀ ವಾತಾವರಣಕ್ಕೆ ಒಂದು ಮುದ ಕೊಡುವಂತ. ವಿಷ್ಯ ಮಳೆ ಆಗದಾಗ ಕೆಲುವೊಂದ್ ಸರಿ ಬಿಸಿಲು ಮಳೆ ಆಗತ್ತೆ ಜಿಡಿ ಮಳೆ ಆಗತ್ತೆ ಹೆಚ್ಚು ಧಾರಾಕಾರವಾಗಿ ಸುರ್ಯುವಂತ ಮಳೆಗಳ್ ಬರತ್ತೆ ಇದ್ದಾಗ ಒಂದೊಂದು ರೀತಿ ಮಳೆಗಳು ಕೂಡ ಇರತ್ತೆ ಈ ಮಳೆಗಳಲ್ಲಿ. ಹೆಚ್ಚಾಗಿ ಈ ಜಿಟಿ ಮಳೆ ಅಂದ್ರೆ ತುಂತುರು ಹನಿಗಳ್ ಇಂದ ಬರುವಂಥದ್ದು ಜೋರಾಗ್ ಬಂದು ಒಂದು ಸರಿ ಮಳೆ ಸುರಿತಾ ಹೋಯ್ತು ಅಂತ್ ಅಂದ್ರೆ ನಿಲ್ಲೋದೆ ಇಲ್ಲ ಹಾಗ್ ಸುರ್ಯತ್ತೆ ಅದ್ರಿಂದ ಸ್ವಲ್ಪ ಶಕೆ ಕಮ್ಮಿ ಆದ್ರೂನು ಕೆಲವ್ ಮಕ್ಳಿಗೆ. ಅಥ್ವಾ ಕೆಲವ್ರಿಗೆ ತಮ್ಮ vehicle ಗ್ ಹೋಗೋದಕ್ಕೆ vehicle ಇಂದ ಕೆಲ್ಸಗಳಿಗ್ ಹೋಗೋದಿಕ್ಕೆ ತುಂಬಾ problem ಆಗತ್ತೆ ರಸ್ತೆಯಲ್ಲಿ ನೀರ್ ತುಂಬ್ದಾಗ ನಮ್ಗೆ ಮಳೆಯಿಂದ ಯಾಕಾದ್ರು ಮಳೆ ಬಂತು ಅನ್ನುವಷ್ಟು ಹಿಂಸೆ ಆಗತ್ತೆ . ಎಲ್ಲಾ ದಿನಕ್ಕಿಂತ ಮಳೆ ಬಂದಾಗ ಆ ದಿನ ಒಂದು ವಿಭಿನ್ನವಾಗಿರತ್ತೆ ಒಂದು ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಳತ್ತೆ ಎಲ್ರೂ ಅಯ್ಯೋ ಇವತ್ ಮಳೆ ಬಂತು ಅಲ್ ಇಷ್ಟ್ ಮಳೆ ಬಂತು ಇಲ್ ಇಷ್ಟ್ ಮಳೆ ಬಂತು ಅಂತ ಮಾತು~ ಮಾತಾಡ್ತಾರೆ ಹಾಗೇನೇ ಮಳೆ. ಬಂದಾಗ ಬಿಸ್ಲ್ ಮಳೆ ಬಂದಾಗ ಕಾಮನಬಿಲ್ ನೋಡುವಂಥ ಖುಷಿ ಹೆಚ್ಚು ಇರತ್ತೆ. ಮಳೆಗಾಲಕ್ಕೆ ಹೆಚ್ಚಾಗಿ ಬೇರೆ ಬೇರೆ ರೀತಿ ಕಾರಣಗಳಿದ್ರುನು ಎಲ್ರಿಗೂ ಒಂದು ಮುದ ಕೊಡುವಂತಹ ಕಾಲ ಅದು ಹವಾಮಾನ. ಏನೇ ಇದ್ರು ಮಳೆ ನಮ್ಮ ಆತ್ಮವನ್ನ ಶಾಂತಗೊಳಿಸತ್ತೆ ನಮ್ಗ್ ಏನೋ ಒಂದು ರೀತಿ ಮುದವನ್ನ ಕೊಡತ್ತೆ ನಾವು ಹೆಚ್ಚಾಗಿ ಒಂದು ರೀತಿಯಲ್ಲಿ road ಅಲ್ ಆಗಿರ್ಲಿ ಅಥ್ವ ಎಲ್ಲರೂ ಆದ್ರೆ ಮಳೆ ಬಂದಾಗ. ಒಂದ್ ಕೊಳೆ ಏನಿರತ್ತೆ ಅದು ಕೊಚ್ಕೊಂಡ್ ಹೋಗತ್ತೆ ಮಳೆ ಕೊಚ್ ಬಂದಾಗ ಕೊಚ್ಕೊಂಡ್ ಹೋದಾಗ ಒಂದು ರಸ್ತೆ ಆಗ್ಲಿ ವಾತಾವರಣ ಆಗ್ಲಿ ಒಂದು ಸ್ವಚ್ಛ ಆಗತ್ತೆ ಮಳೆ ಒಂದ್ ರೀತಿ cleaning agent ಆಗಿ work ಮಾಡತ್ತೆ ಹಾಗಾಗಿ ಮಳೆ ಬಂದಾಗ. ಮಳೆ ನೀರು ತುಂಬಾ ಶುದ್ಧವಾಗಿರತ್ತೆ ಕೆಲವು ಮಕ್ಳಗಳಿಗೆ ಮಳೆಯಲ್ಲಿ ಆಟಾಡದಿಕ್ಕೆ ತುಂಬಾನೆ ಹೆಚ್ಚು ಖುಷಿ ಪಡ್ತಾರೆ ಕೆಲುವ್ರು ಮಳೆ ಬಂದಾಗ ಆ ಹೊರ್ಗಡೆ ಹೋಗಿ ಅದ್ರ್ ಜೊತೆ ಆಟಾಡಿ ಆಮೇಲೆ ಮನೇಲಿ. ಬಿಸಿ ಬಿಸಿ coffee ತಿಂಡಿಗಳ್ನ ಮಾಡ್ಕೊಂಡು ತಿಂತಾರೆ ಮಳೆ ಅನ್ನೋದು ಹೆಚ್ಚು ಪ್ರಯೋಜನ ಆಗೋ ಅಂಥದ್ದು ರೈತ್ರಿಗೆ ಹಾಗಾಗಿ ಮಳೆ ಬಂದಾಗ ಅವ್ರು ವಿದ್ ಯಾವ ಅವ್ರ ಭೂಮಿಗೆ ಹಾಕಿರುವಂಥ ಫಲವತ್ತಾದ. ಬೆಳೆಗಳ್ನ ಬೆಳೆದು ಅವ್ರಿಗೆ ಇಷ್ಟವಾದಂತಹ ಬೆಳೆಗಳ್ನ ಬೆಳ್ದು ಲಾಭವನ್ನ ಪಡಿತಾರೆ. ಮಳೆಗಾಲ್ದಲ್ಲಿ ಪ್ರತಿ ವರ್ಷಕ್ಕೆ ಒಂದು ಮೂರ್ ತಿಂಗ್ಳು ಬಂದ್ರು ಕೂಡ ಅದು ಹೋದಾಗ ತುಂಬಾ ಬೇಜಾರ್ ಆಗತ್ತೆ. ಮಳೆಗಾಲ ಇಲ್ಲ ಅಂತದ್ರೆ ಭೂಮಿ ತನ್ನ ಆ ತೇವವನ್ನ ಕಳ್ಕೊಂಡ್ಬಿಡತ್ತೆ ಆವಾಗ ಅಷ್ಟು ರೀತಿಯಾಗಿ ಫಲವತ್ತತೆಯನ್ನ ಕೊಡೋದಿಲ್ಲ. ಆ ಮಳೆಗಾಲದಲ್ಲಿ ಫಲವತ್ತತೆ ಯಾಗಿರ್ಬೇಕುಂತಂದ್ರೆ ಆ ಮನೆಯಲ್ಲಾಗ್ಲಿ. ಭೂಮಿಯಲ್ಲಾಗ್ಲಿ ಒಂದು ತೇವಾಂಶ ಇರ್ಬೇಕು ಆ ತೇವಾಂಶ ಯಾವಾಗ್ಲು ಭೂಮಿಯನ್ನ ಕಾಪಾಡತ್ತೆ ಬೆಳೆಯನ್ನು ಕೂಡ ಒಂದು ಫಲವತ್ತಾಗಿ ಬೆಳ್ಸತ್ತೆ.

ಆ ತುಂಬಾ ದಿವ್ಸ ಆಯ್ತು call ಮಾಡಿ.

ಹ. college experience ಎಂತಾದ್ರೂ ಗೊತ್ತುಂಟಾ ಹೇಳ್ಬಹುದಾ? College ಊ ನಮ್ದೂ.

ಆ Sahyadri College of Engineering & Management ಅಂತ. ಓ ಹೌದಾ. ಆ ಯಾವ್ year ಓದ್ತಿರುದು? Two thousand fifteen ಅಂದ್ರೆ college complete ಆದ ಮಾತ್ರ, ಓದ್ತಾ ಇದ್ದೇನೆ. ಈಗ third year ಅಲ್ಲಿದ್ದೇನೆ.

ಹ್ಮ್ second year complete ಆಗಿ third year ಮಾಡ್ತಾ ಇದ್ದೇನೆ.

ನಂದು second B.com ವಿವೇಕಾನಂದ ಪದವಿ ಪೂರ್ವ college. ಹಾ ವಿವೇಕಾನಂದಲ್ಲ್ ಮಾಡ್ತಿದ್ದೀರಾ? ಆ ಹೌದು . ಎಷ್ಟು lectures ಎಲ್ಲ ಇದ್ದಾರೆ college ಅಲ್ಲಿ? ನಮ್ದ್ರಲ್ಲೀ faculties, eight lectures ಇದ್ದಾರೆ.

ನಮ್ಗೆ eight topic ಇದೆ, eight topic ಗೆ eight topic ದ್ eight eight lectures ಇದ್ದಾರೆ.

ನಮ್ಮದರಲ್ಲಿ seven topics ಉಂಟು seven ಗೆ eight members ಇದ್ದಾರೆ. ಕನ್ನಡದಲ್ಲಿ ಇಬ್ರು lectures ಪಾಠ ಮಾಡ್ತಾರೆ. ತುಂಬಾ ಚೆನ್ನಾಗ್ ಪಾಠ ಮಾಡ್ತಾರೆ.

ನಮ್ದು engineering subject ಅಲ್ಲಿರುದೆಲ್ಲಾನೂ.

ಹಾಗಾಗಿ ನಮ್ದು engineering college ಆಗಿರುದ್ರಿಂದ engineer subject ಅಲ್ಲೇ.

ಆ ಮತ್ತೆ? syllabus ಎಲ್ಲ ಹೇಗಿದೆ? Syllabus ಈ ಸರ್ತಿ NVP ದ್ ಇರುದು. ಸ್ವಲ್ಪ maths ಎಲ್ಲ ಕಷ್ಟ ಇತ್ತು. ಆಮೇಲೆಲ್ಲ ಬಾಕಿದೆಲ್ಲಾ easy ಉಂಟು.

ನಂದು Construction Technology ಅಂತ.

ಆ ನಮ್ದು Civil Engineering ಹಾಗಾಗಿ ಅಂದ್ರೆ ಅದು ತುಂಬಾನೇ ಇಷ್ಟ ನಮ್ಗೆ.

ಆ. ಅದ್ ತುಂಬ easy ಉಂಟು, ಮತ್ತೆ ಅದಕ್ಕೆ ಸಿಕ್ಕಂತಹ lectures ಕೂಡ ತುಂಬಾ ಚೆನ್ನಾಗ್ ಪಾಠ ಮಾಡ್ತಾರೆ, ಒಳ್ಳೊಳ್ಳೆ marks ಬರ್ತದೆ. ಹಾಗಾಗಿ ನನ್ಗೆ ಆ subject ತುಂಬಾ ಇಷ್ಟ.

ಹಾ ನನ್ಗುಸ ಹಾಗೆನೆ. ಪಾಠ ತುಂಬಾ ಚೆನ್ನಾಗಿ ಮಾಡ್ತಾರೆ, ವಿವರಣೆಯೆಲ್ಲ ತುಂಬಾ neat ಆಗ್ ಕೊಡ್ತರೆ.

ಎಲ್ಲಾನು ಅರ್ಥ ಆಗ್ತದೆ ಮಾತಾಡುವಂತದ್ದು.

ಹಾಗೆ. ಮತ್ತೆ? College ಅಲ್ಲ್ ಬೇರೆ ಏನ್ ಇದಿರಾ? activities ಇದ್ರಲ್ಲಿ? College ಅಲ್ಲಿ cultural activities ಮಾಡ್ತೇವೆ, ವರ್ಷ college day ಮಾಡ್ತಾರೆ, ಆಮೇಲೆ commerce fest ಅಂತ ಹೇಳಿ ಮಾಡ್ತಾರೆ, ಅದು ಸಂಜೆವರೆಗೆ ಆರ್ ಗಂಟೆವರೆಗೂ ಇರ್ತದೆ. ಆ ತುಂಬಾ ಖುಷಿ ಆಗ್ತದೆ enjoy ಮಾಡ್ತೇವೆ. ಹೀಗೆ, ನಡೀತಾ ಇರ್ತದೆ. ಮತ್ತೆ association ಅಂತ ಇರ್ತದೆ, ಅದ್ರಲ್ಲಿ ಎಲ್ಲರೂ compulsory ಆಗಿ ಸೇರ್ಲೇ ಬೇಕು. ನಾನು Red Cross Association ಅಲ್ಲಿ join ಆಗಿದ್ದೇನೆ.

ಹ ಹಾಗೆ. ನಿಮ್ಮದ್ರಲ್ಲ್ ಏನ್ cultural activities ಎಲ್ಲ ಇರ್ತದೆ? ನಮ್ಮ್ದ್ರಲ್ಲಿ fest ಆಗ್ತದೆ cultural fest ಎಲ್ಲ ಆಗ್ತದೆ.

ತುಂಬಾ ಚೆನ್ನಾಗಿ host ಮಾಡ್ತಾರೆ. ತುಂಬಾ, ತುಂಬಾ ಇಡೀ ದಿನ ಇರ್ತದೆ.

ಎಲ್ಲರೂ event ಅಲ್ಲ್ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ participate ಮಾಡ್ತಾರೆ.

ಹಾಗೆ. ಒಂದ್ದಿನ full cultural ಇದ್ರೆ, ಇನ್ನೊಂದಿನ ಬೇರೆ ಬೇರೆ ರೀತಿ program ಅಂತ್ ಇರ್ತದೆ.

ನಮ್ದ್ರಲ್ಲೀ one day ಇರುದು ಅಷ್ಟೇ college day, two days ಮಾಡ್ತಾರೆ. ಈ fest ಎಲ್ಲ just one day ಇರ್ತದೆ.

ಮತ್ತೆ ಬೇರೆ ಇನ್ನು ಬೇರೆ ಏನಾದ್ರು activities ? ಬೇರೆ activities ಹ.

Sports ಮಾಡ್ತಾರೆ two days sports ಇರ್ತದೆ. ಆ ಮತ್ತೇ, ನೀವ್ ಯಾವ್ದಾದ್ರೂ sports ಅಲ್ಲಿ ಭಾಗವಹಿಸಿದ್ದೀರಾ?

ನಾವು ಅಂದ್ರೆ ನಮ್ದ್ರಲ್ಲೀ ಆ cricket ಯೆಲ್ಲ ಮಾಡ್ತಾರೆ.

ಹಾಗೆ ಅದ್ರಲ್ಲಿ ತುಂಬಾ participate ಮಾಡ್ತೇವೆ ನಾವೆಲ್ರು. ಅದೊಂದ್ team, team ತರ ಹೋಗತ್ತೆ branch wise team ಮಾಡ್ತೇವೆ

ಎಲ್ಲಾ branch ಗಳು ಸೇರಿ ಹಾಗೆ. ಇಡೀ college ಇಂದಾನೆ ಅದು ಒಂದ್ ದಿನದ್ದು ಅಲ್ಲಿ.

ನಮ್ಮದ್ರಲ್ಲಿ cricket ಮಾಡ್ತಾರೆ lectures ಮತ್ತೆ students ಗೆ competition ಇಡ್ತಾರೆ, ಅದು ವರ್ಷಕ್ಕೊಂದ್ ಸರ್ತಿ ಮಾಡ್ತಾರೆ. ಆಮೇಲೆ ನಮ್ಮ college ಆ Degree ಮತ್ತೇ ಆ PU college ಅವರ ನಡುವೆ competitions ಇಡ್ತಾರೆ. Throw ball, Cricket , Volleyball ಎಲ್ಲ ಇರ್ತದೆ jolly ಮಾಡ್ತೇವೆ.

Okay ಹಾಗಿದ್ರೆ . ನಾವ್ ಇನ್ನೊಂದ್ಸರಿ ಮಾತಾಡುವ.

ಬಣ್ಣಗಳಾ ಹಬ್ಬಾ ಅಂದ್ರ ಹೋಳಿಹುಣ್ಣಿವಿ ಅಲ್ವಾ, ನಾವು ಎಲ್ಲಾರು ಸೇರಿ ನಮ್ ಮಹಿಳಾ ಮಂಡಳಿ ಅಂತ ಇದೇ. ಎಲ್ಲಾ ಗೆಳತಿಯರೂ ಎಲ್ಲರೂ ಸೇರಿ ಅವರ್ ಮಕ್ಕಳ್ ಜೊತೆ, ನಮ್ garden ಇದೆ. ನಮ್ದ್ ಏನೂ ಉದ್ಯಾನವನಾ ಬರತೇತಿ, ಅದರೊಳಗ್ ನಾವೆಲ್ಲಾ ಒಂದ್ time ಇಟ್ಕೊಂಡು ಮನೇಲೆಲ್ಲ ಅಡುಗೆ ಮುಗಸ್ಕೊಂಡು. ನಾವು ಚನ್ನಾಗಿ ಎಲ್ಲಾ friends ಸೇರಿ. ಬಣ್ಣಗಳನ್ನೆಲ್ಲ ಆಟಾಡತೇವಿ, ಎಲ್ಲಾನೂ ಎಲ್ಲರೂ ಒಂದೊಂದ್ ತರ ಬಣ್ಣ ತಗೋಂಡ್ ಬರತೇವಿ, ಆಮೇಲೆ ಸಂಗೀತಾ ಹಾಡತೇವಿ, ಹಾಡಿನ ಬಂಡಿ ಕಟ್ಟತೇವಿ. ಎಷ್ಟ ಚನ್ನಾಗೀ ಮಾಡತೇವಿ ಅಂದ್ರ ಹೋಳಿ ಹಬ್ಬನ, ಎಲ್ಲಾ colourful ಆಗಿರಬೇಕ್ ಆ ದಿನ ಆಯ್ತು. ಈ ವರ್ಷಾ ನಮ್ದ್ ಏನ್ ಕೆಟ್ಟದಿರತೆತಿ ಅಲ, ಅದ್ ಹೋಗಿ ಒಳ್ಳೆದ್ colourful ಆಗಿ. ನಮ್ full ಬಣ್ಣಬಣ್ಣದ್ ಜೀವನ start ಆಗ್ಲಿ ಅಂತನ ನಾವೀ ಹೋಳಿ ಹಬ್ಬಾನ ಮಾಡತೇವಿ. ಎಷ್ಟು ಚೆನ್ನಾಗಿ ಮಾಡ್ತೇವಿ ಅಂದ್ರ, ಎಲ್ಲಾರು ಏನಾದ್ರೂ ಒಂದ್ ತಿಂಡಿ ತಗೊಂಡ ಬರತೇವಿ, ಒಬ್ರು juice ತಗೊಂಡ್ ಬರ್ತಾರೆ. ಮತ್ತೊಬ್ಬರು ಏನೋ ಒಂದು ತಿಂಡಿ ತರ್ತಾರೆ, ಮತ್ತೊಬ್ಬರು ಏನಾರ ಮಿರ್ಚಿ ತರ್ತಾರೆ, ಎಲ್ಲಾ ಗೆಳತಿಯರೂ ಸೇರಕೊಂಡು ಅವರ ಮಕ್ಕಳ ಕರ್ಕೊಂಡು ನಮ್ಮ ಉದ್ಯಾನವನದಲ್ಲಿ ಎಷ್ಟು ಚೆಂದ ಮಾಡ್ತೇವಿ ಅಂದ್ರ ಆ ಪಕ್ಕದೋರ ಎಲ್ಲಾನು ನಾವು. ನಿಮ್ಮ ಜೊತಿ ಬರತೇವಿ, ನಿಮ್ಮ ಜೊತೆ join ಆಗತೇವಿ enjoy ಮಾಡತೇವಿ ಅಂತ ಹೇಳ್ತಾರೆ.